ಬುಕ್ಸ್ ಸ್ಟಾಲ್ ಆಗಿರತೈತಿ ಇದ್ರೊಳಗ ಯಾವುದೇ ತರದ್ ಎಕ್ಸಾಮ್ ರೆಡಿ ಅತಿನೆ.

ಹೋಗ್ಬೋದು ಹೋದೆ ಎಜುಕೇಶನ್ ಗೆ ಹೆಲ್ಪ್ ಆಗ್ಲಿ ಅಂತ ಹೇಳಿ ಇದನ್ನ ಮಾಡಿ ಇರ್ತರೂ --

ಆಹ್ಹ್ ಟೈಮ್ ನಾಗ ಇಂತ ಫೋಟೋ ಎಲ್ಲ ತಕ್ಕೊಂಡ್ ಇರ್ತರು ಅಲ್ಲಿ ವಾತಾವರಣ ಚಲೋ ಇರತೈತಿ ಒಂದ್ ಸ್ವಲ್ಪ ಡೇಂಜರ್ ಇರತೈತಿ ನಾವು ಕೇರ್ಫುಲ್ ಆಗಿ ಇದ್ದಷ್ಟು ಒಳ್ಳೇದು.

ಇದು ಒಬ್ಬರು ಮನಿ ಕಟ್ಟಿರರು ಮನಿ ತಾಗ ಅವ್ರು ಜೀವನ ನಡೀಲಿ ಅಂತ ಹೇಳಿ ಒಂದ್ ಸ್ಟೇಷನರಿ ಅಂಗಡಿ ಹಾಕಿದಾರು ಅಲ್ಲಿ ಮನೆಗ್ ಏನೇನು ಸಾಮಾನು ಬೇಕು ಅದೆಲ್ಲ ಸಾಮಾನು ಸಿಗ್ --

ಇದಕ್ಕ ನಮ್ ಕಡೆ ಕಾಯಿಪಲ್ಯ ಮಾರ್ಕೆಟ್ ಅಂತರೂ ಇಲ್ಲಿ ನಿಮ್ಗ ದಿನನಿತ್ಯ ಅಡುಗೆ ಮಾಡಕ ಯಾವ ಯಾವ ಕಾಯಿಪಲ್ಯ ಎಲ್ಲ ಟೈಪಿದು ಕಾಯಿಪಲ್ಯ ಬೇರೆ ಕಡೆಯಿಂದ ಮಾರೋಕೆ ಬಂದಿರ್ತಾರೆ ಅವ್ರ ಕಡೆಯಿಂದ ನೀವು--

ಕಾಯಿಪಲ್ಯವನ್ನು ಪೂರ್ಚಸ್ ಮಾಡಿ ನೀವು ಅಡುಗೆ ಮಾಡ್ಕೊಂಡ್ ಆರಂ ಆಗಿ ತಿಂದು ಉಂಡು ಗಟ್ಟಿಯಾಗಿ ಇರಬಹುದು.

ಚಲೋ ಫೀಲ್ ಆಗ್ಲಿ ಅಂತ ಗಿಡಗಳನ್ನ ಮರಗಳನ್ನು ಬೆಳೆಸಿ ಈ ಟೈಪ್ ಎಲ್ಲ ಅಡ್ಜಸ್ಟ್ ಮಾಡಿ ನಿಮ್ಗ್ ಸುಖಕರ ವಾಗಿ ಇರಾಕ್ ಹೆಲ್ಪ್ ಮಾಡ್ತಾರ.

ಒಂದ್ಕಡೆಯಿಂದ ಇನ್ನೊಂದ್ ಕಡೆ ಆಯಿತು ಒಂದು ಬಹಳ ಮತ್ ಇದ್ದಕ್ಕ ಪವರ್ ಬಹಳ ಇರತೈತಿ ಹೊಲದ ಕೆಲಸಕ್ಕೆ ಯೂಸ್ --

ಅಲ್ಲಿ ನಿಮಗ ಈ ಟೈಪಿದು ಬೆಡ್ಡ ಮತ್ತೆ ಇದ್ರಲ್ಲಿ ಫೆಸಿಲಿಟಿ ಚಲೋ ಇರತೈತಿ.

ಅಲ್ಲಿಯೂ ಖಾಲಿ ಜಾಗಕ್ಕೆ ಕ್ಯಾಂಪಸ್ ಇದೆಯಾ ಅಂತಾನೂ ಅಲ್ಲಿ ರೋಡ್ ಸ್ಟಡ್ಡಿ ಮಡಕೆ ಹೋದ್ರೆ ದಿಸ್ಕ್ಯಾಷನ್ --